ಈ ಚಿತ್ರದಲ್ಲಿ ನನಗೆ ಒಂದು ಯಾವುದೊ ಮದುವೆ ನಡೆಯುತ್ತಿರುವ ಸಂಭ್ರಮ ರೀತಿ ಕಾಣಿಸತ್ತಿದೆ.

ಒಬ್ಬ ವ್ಯಕ್ತಿ ತನ್ನ ಫೋಟೋ ತೆಗೆಸ್ಕೊಲಿಕ್ಕಾಗಿ ಒಂದು ನದಿ ಮುಖ ಮಾಡಿ ನಿಂಥಕೊಂಡಾಣ ಹಿಂದುಗಡೆ ಇಂದ ಫೋಟೋ ತೆಗ್ದರ.

ಇತರ ನೋಡಸಾಕು ನೋಡೇಕು ರೀತಿ ಒಂದ್ ತರ ಪ್ರೇಕ್ಷಣೀಯ ಸ್ಥಳ ಕಂಡಂಗ್ ಕಾಣಿಸ್ತಿತ್ತೆ ಒಬ್ಬ ಮನಷಾ ಗುಡ್ಡದಾಗ ಇರೋ ಒಂದ ಗೃಹ ಒಳಗ ಹೂಗುಹಾಂಗ ಕಾಣಸ್ತಾಯಿತಾ.

ಈ ಚಿತ್ರವನ್ನು ದೊಡ್ಡ ನಗರ ಪ್ರದೇಶದಲ್ಲಿ ತೆಗೆದಿದ್ದು ಅಂತ ಕಾಣಿಸ್ತಾಯಿತೇ ಇದು ನನಗ್ ಅನ್ಸಿದ್ ಪ್ರಕಾರ ಜವಳಿ ಕಾಂಪ್ಲೆಕ್ಸ್ ಆಗಿರುತ್ತೆ.

ಈ ಚಿತ್ರದಾಗ ನಂಗೆ ಒಂದು ಎಲೆಕ್ಟ್ರಿಕಲ್ ಅಂಗಡಿ ಕಾನಾಸ್ತ್ಯತೆ. ಇಲ್ಲಿ ಜಿ ಮ್ ಅಂತ ಹೇಳಿ ಒಂದು ಕೆಂಪು ಬಣ್ಣದ ಬೋರ್ಡ್ ಹಾಕ್ಯಾರ. ಹಂಗ ವೈಭವ್ ಎಲೆಕ್ಟ್ರಿಕಲ್ ಅಂಥೇಳಿ --

ಈ ಚಿತ್ರದಾಗ ಒಂದು ಎಂಮೋ ದೊಡ್ಡದಾದ ಜೂ ನಲ್ಲಿ ತೆಗ್ದಿರೋ ಹನ್ಗಅನ್ಸುತ್ತೆ ಹಾಗೆ ಇದ್ರಲ್ಲಿ ಒಂದು ಹೆಣ್ಣು ಹುಲಿ ಕೂಡ ಕಂಸ್ಥೈತೆ ಅದು ಜಾಲರೀ ಒಳಗೈತೆ.

ಈ ಒಂದು ಹೆಣ್ಣು ಹುಲಿ ಮಾತ್ರ ಚಿತ್ರ ಈ ಚಿತ್ರದ್ಲಲಿ ತೆಗೆದಾರ.

ಮತ್ತೆ ಇದು ಮುಂದುಗಡೆ ಒಂದು ಕಬ್ಬಿಣದ ಜಾಲಿ ಕೂಡ ಹಾಕ್ಯಾರ.

ಈ ಚಿತ್ರಣ ಒಂದು ರೈಲ್ವೆ ಹಳಿ ತೋರ್ಸಾಕ್ ತೆಗೆದಿರಬಹುದು ಅನ್ಸುತ್ತೆ.

ಕೆಲವರು ಬುಸ್ಸಿನ್ ಒಳಗ್ ಹತ್ತಕ್ ಹತಾರ ಹಂಗ ಮೇಲೆ ಬಸ್ಸಿನ್ ಟಾಪ್ ಮೈಲ್ ಕೂಡ ಹತ್ತಕ್ ಹತಾರ ನಂಗ್ ಅನ್ಸಿದ್ ಮಟ್ಟಿಗ್ ಬಹಳ ರೇರ್ ಅನ್ಸತ್

ಅಂದ್ರೆ ಪ್ರೇಕ್ಷಕರು ಕೂಡ ಬಂದಿಲ್ಲ ಅದು ಇಲ್ಲಿ ಯಾವುದೇ ಜನಗಳು ಕೂಡ ಕಾಣಿಸ್ತಿಲ್ಲ ನನಗೆ.

ಹಂಗ ಸಣ್ಣ ಸಣ್ಣ ಹಡಗುಗಳು ಕಾಣಿಸ್ತಾ ಇದಾವ ಈ ನೀಲಿನಲ್ಲಿ ಬಹಳ ನೀರ್ ಶೇಖರಣೆ ಆಗಿರೋದ್ರಿಂದ ಹಚ್ಚ ಹಸುರಿನ ತಪ್ಪಲು ಕೂಡ ಕಾಣಿಸ್ತವ.

ನಾ ಎನ್ಸಿದ್ ಪ್ರಕಾರ ನೋಡೋಕ್ ಇದು ಘಾಟ್ ರೀತಿ ಕಾಣಿಸ್ತಿದೆ. ಯಾಕೆಂದ್ರೆ ಇಲ್ಲಿ ಯಾವುದೇ ಸ್ವಚ್ಛತೆ ಕಾಣಿಸ್ತಿಲ್ಲ.

ಈ ಒಂದು ರಸ್ತೆ ಹಚ್ಚ ಹಸುರಿಂದಿದ ಅಂದ್ರೆ ಒಳ್ಳೆ ಸ್ವಚ್ಛತೆ ಆಗಿ ಕಾಣಿಸ್ತಿದೆ ಹಂಗೆ ಡಾಂಬರ್ ರೋಡ್ ಕೂಡ ಆಗೈತೆ.

ಮತ್ತೆ ಈ ಗುಡ್ಡದಾಗ ಗಿಡ ಮರಗಳು ಕೂಡ ನಾನೀಗ ಕಾಣಸ್ತಿದವ ಸಣ್ಣ ಸಣ್ಣ ಗಿಡ ಮರಗಳು ಸಣ್ಣದಾದ ಕರ್ಕಿಗೋಳ ಕೂಡ ಕಾನಾಸ್ಥೆತಿ.

ಹಂಗ ಜನಗಳು ಕೂಡ ನಮಗೆ ಬೇಕಾದ್ ಸಾಮಾನ್ ತಗೋಳಕ್ ಹೊಂಟರ್--

ಒಂದ್ ಚಿತ್ರ ದೊಡ್ಡ ನಗರ ಪ್ರದೇಶದಲ್ಲಿ ತೆಗ್ದಿರ ಬಹುದು ಅನ್ಸುತ್ತೆ.

ಇಲ್ಲಿ ಒಂದ್ ಆಟೋ ಬಸ್ಸು ಹಾಗು ಜನಗಳು ಕೂದ ಕಾಣಿಸ್ತಾ ಇದ್ದಾರೆ.

ತಮಗೆ ಬೇಕಾದಲ್ಲಿ ಹೋಗಾಕ ಬಸ್ಸಿ ಬಸ್ಸಿ ನ ಸಹಾಯದಿಂದ ಹೊಂಟಿದ್ದಾರೆ.